ನಾವೆಲ್ಲ ಗರ್ ಗರಿ ತಳಗ್ ಬಿದ್ದಾವ. ಯಲ್ಲಾ ಹೊಲೆ --

ಅಲ್ಲೆಲ್ಲ ಬೋಟ್ ಟ್ರೇನಿಂಗ ಎಲ್ಲ ಪೆಟ್ರೋಲ್ ನಾವೇ ತೊಳಿಬೇಕು ಶೀತ ಚಳಿ ಯಾಗುತ್ತೆ.

ಅಲ್ಲೆಲ್ಲ ಮಸ್ತ್ ಮ್ಮರ ಅಯ್ತ್ರಿ ನೀವೇ ಹೋಗ್ರಿ --

ಟೈಗರ್ ಬಿಸ್ಕತ್ ಎಲ್ಲ ತಿನ್ಬೇಕು ಅಂತ ಇದ್ದೀನಿ. ಹೋಗ್ಬೇಕು ಅಹ್ ಇನ್ನು ನಮ ಸ್ಕೂಲ್ ಇದ್ ಕಾಲೇಜು ಅಲ್ಲಿ --

ಒಂದೊಂದ್ ಸಲಿ ನು ತಕಂಡ್ ಹೋಗತೀನಿ ಕಾಲೇಜುಗೆ --

ಬ್ಯಾಂಕ್ ಯ್ಲಲಿಗ್ ಹೋಗ್ಯಾಕ್ ಆಗಲ್ಲಾ ಅಂದ್ರು ಎಟಿಎಂ ನಲ್ಲಿ ದುಡ್ ತೆಗಿತೀನಿ.

ಧೈರ್ಯ ಇದೆ ಅಲ್ಲೆಲ್ಲ ಐಸ್ ಪೇಡ ಹಾಲು ಮೊಸರು ಬಿಸ್ಕೆಟ್ ಕುರ್ಕುರೆ ಎಲ್ಲ ಸಿಗುತ್ತೆ ಚಿಂಗಂ ಎಲ್ಲ ಸಿಗುತ್ತೆ.

ಹೊರಗೆ ಬಂದಿರಲ್ಲ ಲಾರಿಗೆ ಲೋಟ ಕೊಡ್ತಿವಿ ನಾವೆಲ್ಲ ಕುಡಿಯಲ್ಲ ಈಗಾಜಿನ ಲೋಟ ದಗೆ--

ಮಜಾ ಬರುತ್ತೆ ಮೆಲ್ ಎಲ್ಲ ಫೋಟೋ ತಕಂಡಿ ಮಸ್ತ್-

ಮಜಾ ಮಾಡ್ತೀವಿ ಚಿಕ್ಕವ್ರು ಇದ್ದಾಗ ಎಲ್ಲ ನೋಡ್ತಿವಿ ನಾವು ಚೆನ್ನಾಗಿರುತ್ತೆ ಅಲ್ಲೆಲ್ಲ --

ನಾವ್ ಹೇಗೂ ನೋಡ್ಬೇಕು ಅಂಸ್ಥೈತಿ ಇನ್ನು.

ಅದೇ ಮೂಡಿಸೋದು ಇದು ಹಬ್ಬಕ್ಕೆಲ್ಲ ಅದೇ ಮೂಡಿಸೋದು ಹೂವು ಚೆನ್ನಾಗಿರುತ್ತೆ ಹೂವು--

ಇನ್ನು ಬೆಳೀಬೇಕು ಅಂತ ಕಾಯ್ಥ ಇದ್ದಿವಿ ದೇವರ ಪೂಜೆಗೆ ಇನ್ನು ಬೆಳೀತಾನೆ ಇಲ್ಲ ಅದಕ್ಕೆ ಎಲ್ಲ ಹಾಳಾಗ್ತಿದೆ --

ಹೋಗಕೆ ಅಯ್ತಿಲ್ಲ ನಮ ಅಪ್ಪ ದುಡ್ಡು ಕೊಡದಿಲ ಅಲ್ ಚೆನ್ನಾಗಿ ಇರುಥೆ ಇನ್ನು ನೋಡ್ಬೇಕು ತಿನ್ಬೇಕು ಅನ್ಸತ್ತೆ ಇನ್ನು ಹೋಗ್ಬೇಕು ಅಂತ ನೋಡತಾ ಇದ್ದೀನಿ.

ಎಲ್ಲ ಇರುತ್ತೆ ಚೆನ್ನಾಗ್ ಇರುಥೆ ಅಲ್ಲೆಲ್ಲ ಜನ ಬರ್ತಾರೆ ನೋಡಕೆ ಬಹಳ ಚೆನ್ನಾಗ್ ಇರುಥೆ ನಾವು ಹೋಗ್ಬೇಕು ಅಂತಿದ್ದ್ದೀವಿ ನಾನು ಕ್ರಿಕೆಟ್ ಗೆ ಸೇರ್ಬೇಕು ಅಂದ್ಕೊಂಡಿದ್ದೀನಿ.

ಎಲ್ಲ ವಿಡಿಯೋ ಏನ್ ಬೇಕಾದ್ರು ಹಾಕೋಬಹುದು ಹಾಳಾಗಿದ್ರೆ ಕರೆನ್ಸಿ ಖಾಲಿ ಆದ್ರೂನು ಅಲ್ಲೇ ಹಾಕೊಡ್ತಾರೆ. ಕರೆನ್ಸಿ ಹಾಕೊಳ್ಳದೆ ಆದ್ರೆ ನೀವು ಹೋಗ್ರಿ ಚೆನ್ನಾಗ್ ಇರುತ್ತೆ ವಿವೊ ಮೊಬೈಲ್ ಎಲ್ ಹೊದ್ರುನು ಕನೆಕ್ಟ್ ಆಗುತ್ತೆ.

ಅಲ್ಲೆಲ್ಲ ಪಾಠ ಆಗತಿತ್ತು ಅಲ್ಲೆಲ್ಲ ಚೆನಾಗ್ ಇರ್ತವು ಕ್ರಾಫ್ಟ್ ಅಂದ್ರೆ ನನಗೆ ಬಹಳ ಇಷ್ಟ ಮಡಕೆ ಒಂದೊಂದ್ ದಿವ್ಸನು ಮಾಡಬೇಕು ಅಂತಿದೀವಿ ಇನ್ನಮಾಡಾಕೆ ಕೊಡ್ತಿಲ-